ಈ ಚಿತ್ರಣವನ್ನು ನಾವು ವಿಜಯನಗರ ಜಿಲ್ಲೆಯ ಚಿತ್ರಣದಲ್ಲಿ ಕಾಣಬಹುದು ಹಾಗೂ ಈ ಚಿತ್ರಣದಲ್ಲಿ ನಮಗೆ ಒಂದು ಕೆರೆಯ ದೃಶ್ಯ ಕಾಣುತ್ತಿದ್ದು ಅದಕ್ಕೆ ಒಂದು ಸೇತುವೆ ಕೂಡ ಇದೆ.

ಇದು ಆಸ್ಪತ್ರೆಯೊಳಗಿನ ಚಿತ್ರಣವಾಗಿದೆ ಹಾಗೂ ಇಲ್ಲಿ ಅನೇಕರು ತಮ್ಮ ಖಾಯಿಲೆಗೆ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ.

ಹೆಚ್ಚಿನ ಜನ ಚೌಟ್ರಿ ಅಥವಾ ಇಂತಹ ಕಲ್ಯಾಣ ಮಂಟಪಗಳಲ್ಲಿ ಹೆಚ್ಚಿನದಾಗಿ ಮದುವೆಯನ್ನು ಮಾಡುತ್ತಾರೆ.

ಒಂದು ಬಿಜ್- ಬಿಜಾಪುರದ ಚಿತ್ರಣವಾಗಿದ್ದು ಯಾವುದೋ ಒಂದು ಗೋಡನ್ ಅಥವಾ ದಾಸೋಹದ ರೀತಿಯಲ್ಲಿ ಕಾಣುತ್ತಿದ್ದು--

ಇತ್ತೀಚಿನ ಜನರಿಗೆ ಬಟ್ಟೆಯನ್ನು ಓಗಿಯಲು ಕೂಡ ಸಮಯವಿಲ್ಲದ ಸಮಯದಲ್ಲಿ ಜನ ಜನರು ಅಥವಾ --